ಇಲ್ಲಿ ತುಂಬ ಚೇರ್ ಗಳು ಇದಾವೆ.

ಒಂದು ನೀಲಿ ಕ ದೊಡ್ಡ ಬೋರ್ಡ್ ಇದೆ.

ಮತ್ತೆ ಇಲ್ಲಿ ಮ್ಯಾಟ್ ಗ್ರೀ ಗ್ರೀನ್ ಕಲರ್ ಮ್ಯಾಟ್ ಇದೆ.

ಮತ್ತೆ ಡೋರ್ ಗಳು ಇದು ಕಾಣಿಸ್ತಾ ಇದಾವೆ.

ಮತ್ತೆ ಇಲ್ಲಿ ಸ್ವಿಮಿಂಗ್ ಪೂಲ್ ಚೆನ್ನಾಗಿದೆ.

ಚೇರ್ ಇವೆ ಕುಂಡ್ರೋಕೆ ರೆಡ್ ಕಲರ್ --

ಮತ್ತೆ ಬುಡುಕ ರೆಡ್ ಕಲರ್ ಇದ್ ಇದೆ.

ಮತ್ತೆ ರೋಡ್ ಒಂದು ರೋಡ್ ಇದೆ.

ಇಲ್ಲಿ ನಾಕು ಮಂದಿ ವೈಟ್ ಸೀರೆ ಹಾಕ್ಕೊಂಡಿದ್ದಾರೆ.

ಮತ್ತೆ ಒಂದು ಗುಡ್ಡದ್ ತರ ಇದೆ ಅದರ ಮೇಲೆ ಒಂದು ಮೂರ್ತಿ ಇದೆ.

ಇಲ್ಲಿ ಒಂದು ಸೋಡಾ ಬಾಟಲಿ ಇದೆ ಮತ್ತೆ ಬೀರ್ ಬಾಟಲಿ ಇದೆ.

ಮತ್ತು ಇಲ್ಲಿ ಹಲವಾರು ಜನರು ಇದಾ--

ಇಲ್ಲಿ ರಾಯರ್ ಫೋಟೋ ಇದೆ ಸಾಯಿಬಾಬಾ ಫೋಟೋ ಇದೆ ಮತ್ತೆ ಒಬ್ಬ ಮನುಷ್ಯ ಫೋಟೋ ಶೂಟ್ ಫೋಟೋ ತೆಗೆದು ಇಟ್ಟಿದ್ದಾನೆ.

ಇಲ್ಲಿ ಹಲವಾರು ಗಿಟಾರ್ ಗಳಿ ಗಿಟಾರ್ ಗಳಿದಾವೆ ಮತ್ತೆ --

ಮತ್ತೆ ಫೋನ್ ಗಳು ಕಾಣ್ತಾ ಇದಾವೆ.

ಡಿ_ಎಸ್ ಸರ್ವಿಸ್ ಸೆಂಟರ್ ಅಂತ್ ಅಂದು ಬೋರ್ಡಿದೆ.

ಇಲ್ಲಿ ಸೈಕಲ್ ಗಳಿದ್ದಾವೆ ಮನುಷ್ಯರಿದ್ದಾರೆ ಚೇರುಗಳಿದ್ದಾವೆ.